ನಾಕ್ ಮಂದಿ ಕೂತರ ಮೂರ್ ಮಂದಿ ನಿತ್ತರ ನಮ ಅನಿಲ್ ಸರ್ ಮದ್ವೆ ಇದ್ದಾಗ ಕಾನಾಕ್ ಹತ್ತಿಪ ಅಬಾಬ ಮ್ಯಾರೇಜ್ ಆದರ್ ಬಾರಿ ಅತ್ ಬಿಡು ಆದುನು.

ನಮ್ ಅನಿಲ್ ಸರ್ ಮದ್ವೆನ ಹಿಂಗೇ ಮಾಡಬೇಕು ನಾವು ಗಿಚ್ಚಿ ಗಿಲಿ ಗಿಲಿ ಹಂಗಂದ್ ಬರಿ ಅಗತ್.

ಮಾರಬೇಡಿ ಅಂದ್ರು ಮಾಡತಾನೆ ಕಾಂಪಿಟಿಷನ್ ಮಾಡಿ ಮಾಡಿ ಮಾಡಿ ದೋ ನಂಬರೇ ಮಾಡ್ತಾನೆ ಬರೇ ಗುಡ್ಕ ಕಾಫಿ ಚಾ--

ಅದ್ರ್ ಏನ್ ಮಾಡ್ತಿ ಮಂದಿ ಸ್ವಚ್ ಇಡೋದಿಲ್ಲ ಎಲ್ ಬೇಕಾದ್ರ ಅಲ್ ಉಗುಳೋದು ವಿಮಲ್ ತಿಂದು ಸ್ಟಾರ್ ತಿಂದು ಉಗುಳ್ತಾರೆ ಈ ಸಲ ಬಂದೋರು ಏನ್ ಮಾಡೊದಪ--

ಇದ್ರ್ ಏನ್ ಒಂದ್ ಐವತ್ ಅರವತ್ ಸಾವಿರ ರೂಪಾಯಿ ಇರಬಹುದು ರೇಟ್ ಕಂಪನಿ ಮಾತ್ರ ಎ ಒನ್ ಇದು ಏನ್ ಮಾತಾಡಂಗಿಲ್ಲ ಇದ್ರ ಬಗ್ಗೆ.

ಬ್ಯಾರೇಪ ಎದು ನೋಡಿದ್ರೆ ಏನ್ ಹಿಂದ್ ಬರೇ ಪೂರ್ತಿ ಕಾಂತಹಿತೇ ಏನ್ ಇದ್ ಸಮುದ್ರ ಅಂತೂರು ಅಲ್ಲ ಕೆರೆ ಇರಬಹುದು.